ಹುಲಿ ಯಾವುದೇ ಒಂದು ಭೇಟಿಯನ್ನು ಹಾಡಲಾಗಿದೆ ಸರ್ .

ಈ ವ್ಯಕ್ತ ಬಾಳ ಜನಾ ಜನರನ್ನು ಹೊಂಟೆಲಾಗಿದೆ.

ಒಳಗಡೆ ಪರದೆಗಳನ್ನು ಬಿಡಲಾಗಿದೆ ಸರ್ .

ಮತ್ತು ಪೈಪನ್ನು ಹಾಕಲಾಗಿದೆ ಸರ್ .

ಸರ್ ಬುಡ್ಗಡೆ ಒಂದು ಕಡೆಗೆ ಹಾಕಲಾಗಿದೆ ಸರ್ .

ಕಾಂಪೌಂಡಿನ ಮೇಲೆ ಅವುಗಳನ್ನು ಇಡಲಾಗಿದೆ ಸರ್ .

ಇಲ್ಲಿ ಹಲವಾರು ಹಲವಾರು ಲೈಟ್ ಗಳನ್ನು ಇಡಲಾಗಿದೆ ಸರ್ .

ಇದೊಂದು ದೊಡ್ಡ ಬಂಗಲೆ ದೊಡ್ಡದಾದ ರೂಮ್ ಕಾಣ್ತಿದೆ ಸರ್.

ಹಲವಾರು ಬುಕ್ ಸ್ಟಾಲ್ ಗಳಿದೆ ಸರ್ .